ಕೆಲಸವನ್ನು ಮುಗಿಸುವಂಥ ಒಂದು ವ್ಯವಸ್ಥೆಯನ್ನ ಅಥವಾ ಒಂದು ಶಕ್ತಿಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ.

ತುಂಬಾ ಅಂದ್ರೆ ತುಂಬಾ ಬೆಲೆ ಬಾಳುವಂಥ ಒಂದು ಮೀನು ಅಂತ ಹೇಳಿದ್ರೆ ತಪ್ಪಾಗಲ್ಲ.

ಉಹ್ಹ್ ಶಾಪ್ ಅನ್ನು ಕೂಡ ಕೊಡ್ತಾರೆ ಅಂದ್ರೆ ಹಿಂದೂಗಳು ದೇವಸ್ಥಾನ ಅಂತ ಹೇಳಿ ಕರೀತಾರೆ ಜೈನರು ಬಸದಿ ಅಂತ ಕರೀತಾರೆ.

ಬಟ್ ಈ ಈ ಪುಸ್ತಕವನ್ನು ಹೇಗೆ ಓದಬೇಕು ಅದನ್ನ ಹೇಗೆ ಪಡ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ-

ತಮ್ಮ ಸಂಬಂದಿಕರು ನಡುವೆ ಅಥವಾ ಬಂದು ಬಳಗ ನಡುವೆ ಕೆಳಗೆ ಈ ಪ್ರೀತಿ ಅನ್ನೋ ಅಂತ ಒಂದು ವಿಶ್ವಾಸವನ್ನ ನೋಡಬಹುದು. ಇತ್ತೀಚಿನ ದಿನಗಳಲ್ಲಿ--

ನಿಶ್ಚಿತಾರ್ಥಗಳ್ನ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಕಂಮ್ಯುನಿಟಿಯ-

ಅದ್ರ ಜೊತೆಗೆ ಕೆಲಸವೂ ಕೂಡ ಫಾಸ್ಟ್ ಆಗುತ್ತೆ. ಕೆಲಸ ಫಾಸ್ಟ್ ಆಗುವುದರ ಜೊತೆಗೆ ಏನಾಗುತ್ತೆ--